ಈಜು ಮೇಲೆ ಪುಸ್ತಕಗಳು ಇವೆ ಪುಸ್ತಕದ ಮುಂದೆ ಒಂದು ಕುರ್ಚಿ ಇದೆ.

ದೇವಾಲಯ ಮೇಲೆ ಒಂದು ಲೈಟ್ ಇದೆ.

ಅದರ ಮುಂದೆ ಒಂದ ಸ್ಕೂಟಿ ಇದೆ ಸ್ಕೂಟಿ ಹತ್ತಿರ ಒಂದು ರಸ್ತೆವಿದೆ.

ಅದರ ಎದುರಿಗೆ ಹಲವಾರು ಜನಗರು ನಿಂತಿದ್ದಾರೆ.

ಅದರ ಕೆಳಗೆ ಒಂದು ಉದ್ದವಾದ ಒಂದು ಕಟಿಕ್ಕೆ ಇದೆ ಅದರ ಹತ್ತಿರ ಒಂದು ಕುರ್ಚಿ ಇದೆ.

ಇಲ್ಲಿ ಒಂದು ರಸ್ತೆಯು ವಿದೆ ಆ ರಸ್ತೆಯ ಎಡಗಡೆ ಒಂದು ಚಹದ ಅಂಗಡಿಯು ವಿದೆ.

ಆ ಚಹದ ಅಂಗಡಿಯ ಒಳಗೆ ಐದು ಕುರ್ಚಿಗಳಿವೆ ಕುರ್ಚಿಗಳ ನಡುವೆ ಒಂದು ಮೇಜುವಿದೆ.